ಬಾರಿ ಎಂಜೋಯ್ಮೆಂಟ್ ಇತ್ ಶಾಲಿಯೊಳಗ ಅಂತ ಸ್ಕೂಲ್ ಲೈಫ್ವೆರಿ ಬೆಸ್ಟ್ --

ಆಹ್ಹ್ ಮ್ಯಾಂಗೋ ಇದ್ದಿದ್ ಫ್ರುಇಟ್ಸ್ ಆದವು ಅದ್ ತಿಂದ್ರೆ ಹೇಲ್ತಿಗಂತ್ರು ಫುಲ್ ಸಾಫ್ಟಿಕ್ ಐತಿ ಲಾಸ್ ನೆಗೆಟಿವ್ ಅಂತ್ರ ಮಾತಾಡಕ್ ಬರೋಲ್ಲ--

ಓಡಾಡ ಇರ್ತವು ಅದಕ್ಕ ಸೈಡ್ ಗೆ ಫುಟ್ಪಾತ್ ಅಂತ ಮಾಡಿರ್ತರ ಪಬ್ಲಿಕ್ ಓಡಾಡ್ಲಿಕ್ಕ ಅದಕ್ಕೆ ಫುಟ್ಪಾತ್ ಯೂಸ್ ಮಾಡ್ಬೇಕ ನಾವು ಇನ್ನ ಸುಮ್ನೆ ಮತ್ ಆಕ್ಸಿಡೆಂಟ್ ಆಗೋದು ಮತ್ತ್ ಬಹಳ ಡೇಂಜರ್ ಫುಟ್ಪಾತ್ ಎ ಯೂಸ್ ಮಾಡ್ರಿ.

ಇದಾ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ನಾಗ ಸುಮಾರ್ ಟ್ರೈನ್ ಗಳಿರುತ್ತೆ.

ದೋಸೆ ದೋಸೆ ಅಂಥರು ಮಸಾಲೆ ದೋಸೆ ಧಾವಣಗೆರೆ ಬೆಣ್ಣೆ ದೋಸೆ ಬಹಳ ಸ್ಪೆಷಲ್ --

ಸಣ್ಣ ಮೀನು ಐತೆ ದೊಡ್ದು ಮೀನು ಇದೆ ತಕ್ಕಡಿ ಒಳಗ ತೂಕ ಮಾಡಿ ಕೊಡ್ತಾರಾ ವೆರೈಟಿ ವೆರೈಟಿ ಮೀನ್ ಅದಾವು--

ಬಹಳ ನೆಮ್ಮದಿ ಆಗಿ ಇವೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇಲ್ಲಿ ಹೋಗಿ ಬಂದ್ರೆ.

ಇದು ಎಗ್ ರೈಸ್ ಅಂಗಡಿ ಎಗ್ ರೈಸ್ ನಾವು ಅಂತು ಅಲ್ಲೇ ಇರೋದು.